ಹ್ಮ್ ಹ್ಮ್. ಹೂ ನೀವು ತರ್ಬೇಕು ಮತ್ತೆ ಮತ್ತೆಲ್ಲ ನಮ್ದೆ.

ಹಾ makeup set ಎಲ್ಲ ನಮ್ದೆ. ಅದೆಲ್ಲ ನಮ್ದೇ, ಹೂ ಒಂದು ತಂದ್ರಾಯ್ತು ನೀವು.

ಹೌದೌದು. ಅಂದ್ರೆ ನಿಮ್ಗೆ ಜ~ ಜಲ್ಲಿ ಹಾಕ್ಲಿಕ್ಕಾ ಜಡೆ ಹಾಕಿ ಅಲ್ವಾ ಇತರ ಅಂದ್ರೆ ಸೂಡಿ, puff ಆತರ ತೆಗ್ದು bun ನೆಲ್ಲ ಇಟ್ಟು ಮಾಡ್ಲಿಕ್ಕಾ?

ಹಾಗಾದ್ರೆ ಒಂದು ಹೂ ತನ್ನಿ ಒಂದೂ ಆಹ್ ಒಂದು ಒಂದೂವರೆ ಅಟ್ಟಿ ಬೇಕು ಇದು ಭಟ್ಕಳ ಮಲ್ಲಿಗೆ ತನ್ನಿ ಆಯ್ತಾ?

ಅಂದ್ರೆ ಇದು ಒಳ್ಳೆದಾಗುದಿಲ್ವ ಇನ್ನೊಂದು ಉಂಟಲ್ಲ? ಅದು ಒಳ್ಳೆದಾಗುದಿಲ್ಲ, ಅಂದ್ರೆ ಅದು ಉದುರಿಹೋಗ್ತದಲ್ಲ ಇದಾದ್ರೆ ಹಾಗೆ ಎಂತ ಆಗುದಿಲ್ಲ.

ಅದೆ ನನ್ಗೆ ಯಾವಾಗಕ್ಕೆ ಡಿಸೆಂಬರ್ ಮೂವತ್ತೊಂದು ತಾರೀಕಿಗೆ. ಹೌದಾ? ಆಯ್ತಾಯ್ತಾಯ್ತು. ಆಯ್ತು ಮಾಡುವ ಬನ್ನಿ.

ಹಾ ಮಾಡ್ತೇವೆ. facial, clean up, wax ಅದೆಂತಿಲ್ವಾ? ಉಂಟು ಅದಕ್ಕೆ ನಾ ಬರ್ತೇನೆ, ನಿಮ್ದು parlour ಎಲ್ಲಿ ಇರ್ತದೆ ಅಂತ ಹೇಳಿ ನಂಗೆ. ನಮ್ದು ಆ ಕಾರ್ನಾಡ್ ಅಲ್ಲಿ ಮುಲ್ಕಿ ಬರ್ಬೇಕ್ ಮುಲ್ಕಿ ಮುಲ್ಕಿ ಬಂದು ಕಾರ್ನಾಡಿಗೆ ಬರ್ಬೇಕು ಕಾರ್ನಾಡಲ್ಲಿ ಉಂಟು. ಐಶ್ವರ್ಯ parlour ಅಂತ ಹೇಳಿದ್ರೆ ಎಲ್ಲಾರು ಹೇಳ್ತಾರೆ.

ಅಂದ್ರೆ ನಿಮ್ದು facial ಲ್ಲ package ಉಂಟಾ ಇಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ. ಆತರ ಅಂದ್ರೆ facial ಅಂದ್ರೆ ಒಂದೊಂದು range ಇರ್ತದೆ. ನಮ್ಗೆ ಅಂದ್ರೆ ನಿಮ್ಗೆ ಯಾವುದು ಬೇಕು ಹಾಗೆ gold, pearl, fruits ದ್ದು ಉಂಟು ಆತರ ಉಂಟು. ಹೌದು.

Permanent ಒಂದಿವಸ straightening ಎಷ್ಟಾಗ್ತದೆ?

ಎರಡುವರೆ ಆಗ್ತದೆ.

ಸರಿ ನಾನ್ ಹೇಳ್ತೇನೆ. ನಿಮ್ಗೆ call ಮಾಡ್ತೇನೆ ನಿಮ್ದು ಇದೆ ಅಲ number.

ಆ ಎಂತ ಅಂತ ಹೇಳಿದ್ರೆ ಇವತ್ತು ಆ ನಮ್ಮ ಕ~ school ಅಲ್ಲಿ college ಅಲ್ಲಿ ಅನಿಸ್ತದೆ college ಅಲ್ಲಿ sports day ಆಗಿದ್ದು ಜ್ಞಾಪಕಕ್ಕೆ ಬಂತು ಮಾರ್ರೆ ಎಂತ ಹೇಳಿದ್ರೆ. ಅವತ್ತಿಂದನ್ನು ಮರಿಲಿಕ್ಕೆ ಆಗುದಿಲ್ಲ ಆಯ್ತಾ ಯಾಕಂತ ಹೇಳಿದ್ರೆ ಒಂದು ನನಿಗೆ ಕಾಲಿಗೆ ಪೆಟ್ಟಾಗಿತ್ತು ಅದುಸ ಹೇಳ್ತೇನೆ ಹೇಗೆ ಅಂತ ಹೋಗುವಾಗ ಉಂಟಲ್ಲ college ಗೆ ಅಲ್ಲಿ ಎಂತಾಯ್ತು ಅಂದ್ರೆ ಎಡೆಯಲ್ಲಿ ನಾಯಿ ಬಂದದ್ದು. ನಾನ್ ಹೆದ್ರಿ ಒಂದು ಕಾಲು ಹಿಂದೆ ಇಟ್ಟದಷ್ಟೆ ಗಾಡಿ ಬಂದು ಕಾಲಿಗೆ ಹೊಡ್ತು ಆಯ್ತು ಅಲ್ಲಿಗೆ ಮುಗೀತು ಓಡ್ಲಿಕ್ಕೆ ಇಲ್ಲ ಎಂತದ್ದು ಇಲ್ಲ ಸುಮ್ನೆ ಕೂತು ನೋಡ್ಲಿಕ್ಕೆ ಮಾತ್ರ ವಿಷಯ ಎಂತ ಹೇಳಿದ್ರೆ ನಂಗೆ ಮೂರು ಆಟೋಟ ಸ್ಪರ್ಧೆಯಲ್ಲಿ ಭಾಗ ತಕೊಳ್ಳಿಕ್ಕೆ ಇತ್ತು. ಒಂದು ನೂರು meter ದ್ದು ಮತ್ತೊಂದು relay ಗೆ ಮತ್ತೊಂದ್ ಒಂದು long jump ಗೆ ಹೋಗುವ ಅಂತ ಇತ್ತು ಇದು ಹೀಗೆ ಆಯ್ತಲ್ಲ ಎಂತ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಸಾ ಏನು ಸ್ನೇಹಿತರೆಲ್ಲ ಹೇಳಿದ್ರು. ಎಂತ ಮಾರ್ರೆ ಹೀಗೆ ಮಾಡ್ಕೊಂಡೆ ಅಲ್ಲ ನಮ್ಮ team ಎಲ್ಲ ಬಿಟ್ಟುಕೊಟ್ಟದ್ದಲ್ಲ ಮಾರ್ರೆ ಹಾಗೆ ಹೀಗೆ ಅಂತ ಅವ್ರಿಗೆ ಎಂತ ಗೊತ್ತುಂಟು ನನ್ನ ಅವಸ್ಥೆ ಆವತ್ತು ಹೋಗುದು ಬೇಡ ಅಂತ ಏನ್ಸಿದ್ದೆ ಮತ್ತೆ ಹೋಗ್ಬೇಕಾಯ್ತು ಎಂತ ಮಾಡುದು ನನಿಗೆ ಅದೊಂದು ಪ್ರೀತಿ ಹೋಗ್ಬೇಕು ನೋಡ್ಬೇಕು ಅಂತಂದ್ಬಿಟ್ಟು. ಭಾಗವಹಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗೆ ಎಂತ ಒಂದ್ಸ್ವಲ್ಪ ನೋಡುವ ಯಾರ್ಯ್ಯಾರು first prize ಬರ್ತಾರೆ ಯಾರ್ second ಬರ್ತಾರೆ ನೋಡುವ ಅಂತ ಆಯ್ತು ಮತ್ತೆ ಹೋದೆ ಅಲ್ಲಿಗೆ ಹೋಗುವಾಗನೆ ಕಾಲಿಗೆ bandage ಎಲ್ಲ ಹಾಕಿ. ಆ friend ದ್ದು support ಅಲ್ಲಿ ಹೋಗಿದ್ದು ಅಲ್ಲಿಗ್ ಹೋಗುವಾಗ ಆಯ್ತು ನೋಡಿದ್ರೆ ನಮ್ಮ ನಮ್ಮ team ಅವ್ರೇ first ಬಂದದಲ್ಲ ಎಲ್ಲದ್ರಲ್ಲಿಸಾ. ಅಂದ್ರೆ march past ಮತ್ತೆ ನಮ್ಮ ನೂರು meter ದ್ದು. ಆಮೇಲೆ ಇನ್ನೆತ್ತಪ್ಪ relay ಅಲ್ಲಿ ಮೂರ್ನೆ ಸ್ಥಾನ ಬಂತು but win ಆದ್ರು ಅದು ಖುಷಿ ಆಯ್ತು ನಂಗೆ ಗೆದ್ದಿದ್ದು ಬಾರಿ ಖುಷಿ ಆಯ್ತು ಮತ್ತೆ ಹೇಗೆ ಅಂತೆಳಿದ್ರೆ. ಆ ಅದ್ ಆದ್ಮೇಲೆ ಮಧ್ಯಾಹ್ನ ಮಧ್ಯಾಹ್ನ ಉಂಟಲ್ಲ ಮಧ್ಯಾಹ್ನ ನಮ್ಗೆ ಎಂತ ಇರ್ಲಿಲ್ಲ ಆಡ್ಲಿಕ್ಕೆ ಆದ್ರೆ ನಮ್ಮ ಶಿಕ್ಷಕರ ಜೊತೆ ಆಟ ಆಡ್ಲಿಕ್ಕೆ cricket ಆಡ್ಲಿಕ್ಕೆ ಆಗ ಎಂತ ಆಯ್ತು ನಂದು ಹ್ಮ್‌. ಆ fielding ಒಳ್ಳೆ ಇತ್ತು ಅಂತ ಹೇಳಿ ನನ್ನನ್ನು team ಅಲ್ಲಿ ಹಾಕಿದ್ರು ನನ್ನ ಕಾಲಿಗೆ ಹೀಗ್ ಆಯ್ತು ಅಂತೇಳಿ ವಾಪಸ್ ಈಗ ಜನನ್ನು ಹುಡುಕ್ಲಿಕ್ಕಲ್ಲ ನನ್ನತ್ರ ಬಂದು ಕೇಳಿದ್ರು ನಂಗೆ ಯಾರಾದ್ರೂ ಇದ್ದಾರ ಹೇಳಿ ಅಂತಂದ್ ನಾನ್ ಎಂತ ಹೇಳುದು ಬೆಳ್ಳಿಗೆ ಆಡಿದವ್ರೀಗೆ ಎಲ್ಲ ಸುಸ್ತ್. ಆಗಿರ್ತದೆ ಈಗ ಕೆಲವರಿಗೆಲ್ಲ shoe ಇಲ್ಲದೆ ಓಡಿ ಕಾಲೆಲ್ಲ ಸ್ವಲ್ಪ ರಕ್ತ ಬರುವ ಹಾಗೆ ಎಲ್ಲ ಆಗಿತ್ತು so ಆ ರೀತಿಯಾಗಿ ಇರುವಾಗ ಸ್ವಲ್ಪ ಯೋಚನೆ ಮಾಡಿ ಹೇಳ್ಬೇಕಲ್ಲ ನಾನ್ ಸುಮ್ನೆ ಅವ್ನು ಆಡ್ತಾನೆ ಅವ್ನು ಒಳ್ಳೆ ಆಡ್ತಾನೆ ಅಂತ ಹೇಳಿದ್ದೆ ಅದು ನೋಡಿದ್ರೆ ಜನ. ಭಯಂಕರ ಆಟ ಆಡಿದ್ದು ಆವತ್ತು ಎಂತ ಹೇಳಿದ್ರೆ ನಾನ್ ಸುಮ್ಮನೆ ಹೇಳಿದ್ದುಅವ ನೋಡಿದ್ರೆ six four six four ಹೊಡಿಯುದು ಎಲ್ಲ ball ಗೂ ಸಮೇತ ಒಂದು ಹತ್ತು ball ಅಲ್ಲಿ ಐವತ್ತು run ಏನೋ ಮಾಡಿದಪ್ಪ ಅದು ಭಯಂಕರ ಎಲ್ಲರಿಗೂ shock . ಹಾಗೆ ಮತ್ತೆಂತ ಹೇಳಿದ್ರೆ ಅದು ಅವತ್ತಿಂದು prize ಎಲ್ಲ ಬಾರಿ miss ಆಗಿತ್ತು ಸಿಗ್ಲಿಲ್ಲ ಅಂತೇಳಿ ಬಾರಿ ಬೇಜಾರ್ ಆಗಿತ್ತು ಅದು ಯೋಚನೆ ಬರ್ತಾ ಇತ್ತು. ಮತ್ತೊಂದು school ದ್ದು ಉಂಟಲ್ಲಾ school ದ್ದು ಗಮ್ಮತ್. ಎಲ್ಲದ್ರಲ್ಲು ಸಮೇತ ನಾನ್ ಭಾಗವಹಿಸಿದ್ದು ಒಟ್ಟು ಬಲ್ಲ್ ಕಟ್ಟಿಕೊಂಡು ಆ ನೂರು meter ದ್ದು ಓಡಿದ್ದು ಇನ್ನೂರು meter ದ್ದು ಓಡಿದ್ದು ಆರ್ನೂರು meter ಸಮೇತ ಓಡಿದ್ದು ಅಷ್ಟ ಆಗುವಾಗ ಸುಸ್ತಾಗಿತ್ತ ಮತ್ತೆ ಹೋಗಿ ಅಂದ್ರೆ ಮತ್ತೆ . ಓಡುದು ಬೇಡ ಅಂತ ಹೇಳಿ ಆ ಇದು ಮಾಡಿದ್ದು ನಮ್ಮ ಎಂತ ಹೇಳ್ತಾರೆ long jump ದೂರ ಜಿಗಿತ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿ ಹೋದೆ ಅಲ್ಲಿ ಎಂತ ಇಲ್ಲ ಸುಮ್ನೆ ಒಟ್ಟು ಆಡ್ಬೇಕೂಂತ ಆ ಗೆಲ್ಬೇಕು ಅಂತ ಆಡುದಲ್ಲ. ನನ್ನ ಒಂದು ಭಾಗವೈ~ ಭಾಗವಹಿಸ್ಬೇಕಂತ ಆಟ ಆಡುದು ಹಾಗೆ ಖುಷಿ ಅಗ್ತದೆ ಹಾಗೆಲ್ಲಾ ಮಾಡುವಾಗ ಅಂದ್ರೆ ವರ್ಷಕ್ಕೊಮ್ಮೆ ಬರುದಲ್ಲ chance ಅದ್ರಲ್ಲೆಲ್ಲ ಬಿಡ್ಲಿಕಿಲ್ಲ ಹಾಗೆ ಮತ್ತೇಂತ ಹೇಳಿದ್ರೆ. ಈ ಆಟೋಟ ಸ್ಪರ್ಧೆ ಆಗಿರ್ಬಹುದು ಮತ್ತೊಂದರಲ್ಲಿ ಉಂಟಲ್ಲಾ ಅದ್ರಲ್ಲಿ ಗೆಲ್ಬೇಕು ಅಂತ ಅಂದ್ಬಿಟ್ಟು ಆಡ್ಲಿಕ್ಕೆ ಇಲ್ಲ ಗೆಲ್ಬೇಕು ಅಂತ ಆಡುದಲ್ಲ ನಮ್ಮ ಒಂದು ಭಾಗವಹಿಸುವಿಕೆ ಇರಬೇಕು ಅಂತ ಆಡುದು. ಯಾಕಂದ್ರೆ ಅದು ವರ್ಷಕ್ಕೆ ಒಮ್ಮೆ ಆಗುವಾಗ ಅದ್ರಲ್ಲಿ ಸಮೇತ ನಾವ್ ಭಾಗವಯಹಿಸ್ಲಿಲ್ಲ ಅಂದ್ರೆ ಎಂತ ಅದಕ್ಕೆ ಅರ್ಥ ಇಲ್ಲ ಮತ್ತೆಂತ ಹೇಳಿದ್ರೆ ಈಗ ನಮ್ಮ ಆ juniors ಎಲ್ಲಇರ್ತರಲ್ಲ ಅವರೇಂತ ಅಂತ ಹೇಳಿದ್ರೆ. ಒಮ್ಮೆ ಸಿಕ್ಕಿದ್ರೆ ಸಾಕು ಎದ್ದು ಓಡುವ ಅಂತ ಅಂದ್ರೆ ಬ~ ಆಟದಲ್ಲಿ ಓಡುದು ಅಲ್ಲ class ಯಿಂದ ಓಡುದು ಅಂತ ಅಲ್ಲಿ. Bunk ಮಾಡುವ ಅಂತ ಹಾಗೆ ಅವ್ರಿಗೆಲ್ಲ ಎಂತ ಇದ್ರದ್ದು ಒಂದು ಗಮ್ಮತ್ತೇ ಗೊತ್ತಿಲ್ಲ ಆಟದಲ್ಲಿ ಇರೋದು. ದೀಪಾವಳಿ ದೀಪಗಳಿಂದ ದೀಪಗಳನ್ನ ಹಚ್ಚೊ ಹಬ್ಬ ದೀಪಾವಳಿ ಐತ್ರೀ. ವರ್ಷದ್ ಕೊನೆಯಲ್ಲಿ ನಾವ್ ಆಚರ್ಸೊ ಹಬ್ಬ ದೀಪಾವಳಿ. ಇದು ಹೊಸ ವರ್ಷದ ಹಬ್ಬ ಅಂತ ಕೂಡ ಕೆಲವಂದ್ ಕಡೆ ಹೇಳ್ತಾರಿ ಇಂದಿನ್ ದಿನಾನೂ ದೀಪಾವಳಿ ಹಬ್ಬ ಅಂದ್ರ ಸಾಕು ಎಲ್ಲಿಲ್ಲದ ಸಡಗರ ಅಂದ್ರೆ ಸಡಗರ ಇಡೀ ವರ್ಷದಲ್ಲಿ ತುಂಬಾ ಜೋರಾಗಿ ನಾವ್ ಆಚರಿಸೋ ಹಬ್ಬ . ದೀಪಾವಳಿ ಯಾಕೇ ಅಂದ್ರೆ ಈ ದೀಪಾವಳಿಗೆ ಒಂದು ಪ್ರಾಮುಖ್ಯತೆ ಐತ್ರೀ. ಯಾಕಂದ್ರ ಅಂದಕಾರವನ್ನ ಅಹ್ ತೊಲಗ್ಸಿ ಅಹ್ ಜೀವನ್ದಲ್ಲಿ ಹೊಸ ಬೆಳ್ಕ ಬರ್ಲಿ ಅಂತ ಲಕ್ಷ್ಮೀ ತಾಯೀನ ಬೇಡ್ಕೋಳೋ ಹಬ್ಬ ಈ ದೀಪಾವಳಿ.

ಇದಕ್ಕ ನಾವು ನಮ್ ಮನೇಲಿ ದೀಪಾವಳಿ ಹೆಂಗ್ ಆಚರ್ಸ್ತಿವಿ ಅಂದ್ರ, ಒಂದ್ ತಿಂಗ್ಳ ಮುಂಚೆನೆ ಮನಿ ಎಲ್ಲ ಸ್ವಚ್ ಮಾಡಿ ಇಟ್ಕೋಂತಿವರ್ರೀ ಎಲ್ಲಾ ರೀತಿಯಾದ ವಸ್ತುಗಳನ್ನು ಎಲ್ಲವನ್ನು ಸ್ವಚ್ ಮಾಡಿ ಇಟ್ಗೊಂಡು.

ಹಬ್ಬದ್ ಹ್ಞೂ ಒಂದ್ ವಾರಕ್ ಮುಂಚೆನೆ ಎಲ್ಲಾ ಬಿಗ್ರ್ ಎಲ್ಲಾ ಬರ್ತಾರಿ ಅಕ್ಕಾರು ಬಾವರೂ ಎಲ್ಲರೂ ಸಂಬಂದಿಕ್ರು ಎಲ್ಲಾರು ಬಂದು ಮನ್ಯಾಗ ಕೂಡ್ತಾರಿ ಮನಿನೆಲ್ಲ. ಹಬ್ಬದ ಹಿಂದಿನ್ ದಿನಾ बाज़ार ಹೋಗಿ.

ಐದ್ ದಿನ್ಸದ್ ಹಣ್ಣು, ಹೂವು, ಕಾಯಿ, ಬಾಳೆ ಕಂಬ, ದೇವ್ರಿಗೆ ಸೀರೆ, ರವಿಕೆ ಮತ್ತ್ ಹಿರಿಯರಿಗೆ ಎಡೆ ಹಾಕೋ ಸಂಪ್ರದಾಯ ಕೂಡಾ ಈ ಹಬ್ಬದಲ್ಲಿಇದೇರಿ.

ಮತ್ತ್ ಹಬ್ಬದ್ ದಿನಾ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಾಗ ಅಂದ್ರ ಬೆಳಗಿನ್ ಸರಿ ಸುಮಾರು ನಾಲಕ್ ಗಂಟೆ ಅಸ್ಟೊತಿಗ್ ಎದ್ದು.

ಹೊಸ ಬಟ್ಟಿ ಧರಿಸಿ ಸಂಭ್ರಮದಿಂದ ನೆಲ ಸಾರಸಿ ಗುಡ್ಸಿ ಅಂಗ್ಳಕ್ಕೆ ಸಗಣಿ ಸಗಣಿಯನ್ನ.

ರಾಡಿನ ಬಳಿತಾರಿ ಅಂದ್ರ ಸಗಣಿ ಇಂದ ಸ್ವಚ್ ಮಾಡಿ ಅದ್ನ ದೊಡ್ಡ್ ದೊಡ್ಡ್ ರಂಗೋಲಿ ಹಾಕಿದ್ರಬಾಳ್ ಚಲೋ ಕಾಣಸ್ತೆತ್ರಿ ಬಣ್ಣ ತುಂಬಿ. ದೊಡ್ಡ್ ದೊಡ್ಡ್ ರಂಗೋಲಿ ಹಾಕ್ತೇವ್ ರೀ. ಇನ್ನ ಅದಾದ್ ಮೇಲೆ ಒಂದು ಮಂಟ್ಪಾನ ಲಕ್ಷ್ಮೀ ದೇವಿ ಕುಡ್ಸೋ ಹತ್ರ ಇಕ್ಕಿ ಅದಕ್ಕೆ ಅಲಂಕಾರ ಮಾಡ್ತಿವ್ರಿ ಹೂವು ಬಾಳೆ ಕಂಬವನ್ನ ಸುತ್ಲಿಗೂ ಕಟ್ಟೀ ಲಕ್ಷ್ಮೀ ಕೇಲ್ ಒಳಗಡೆ ಅಕ್ಕಿ ಮೇಲೆ ಹಾಕ್ತೀವ್ ರಿ. ಲಕ್ಷ್ಮೀ ಕೇಲ್ ಇಟ್ಟು ಅದ್ಕ ನೀರ್ ತುಂಬ್ಸಿ ಕುಂಕ್ಮ, ಅರ್ಶನಾ, ಎಲೆ, ಹೂವು ಎಲ್ಲವನ ಹಾಕಿ ಒಂದ್ ತೆಂಗಿನ್ ಕಾಯಿಗೆ ಅರ್ಶನವನ್ನ ಹಚ್ಚಿ ಅರ್ಶನಾ ಕುಂಕ್ಮಾನ ದೇವಿ ಮುಖವನ್ನಅಲಂಕಾರಾ ಮಾಡಿ ಅದ್ಕ ಇಟ್ಟು ಅದ್ನ .

ಇಡ್ತಿವರೀ ಅದಕ್ಕೂ.

ಸೀರೇನ ಬಾಳ್ ಚಲೋ ಉಡಸ್ತಾರಿ ನಮ್ ಕಡೆಗೆ ಅಹ್ ದಡಿ ಮುಸ್ಕಿನ್ ಸೀರಿನ ಉಡಸ್ತಾರಿ ಲಕ್ಷ್ಮೀ ದೇವಿಗೆ ಚಂದ್ ಕಾಣ್ಲಿ ಮತ್ತ ಬಂಗಾರ ನಮ್ ಹತ್ರ ಎಷ್ಟ್ ಇರ್ತೇತ್ ಅಲ್ರೀ ಅಷ್ಟೂನೂ ಲಕ್ಷ್ಮೀ ದೇವಿಗ ಹಾಕ್ತೇವ ರಿ. ಯಾಕಂದ್ರ ಈ ಹಬ್ಬದ್ ವಿಶೇಷ ಎನೈತಿ ಅಂದ್ರ.

ಲಕ್ಷ್ಮೀ ದೇವಿಗೆ ನಾವ್ ಏನೇನು ಬಂಗಾರ ಮತ್ತ್ ದುಡ್ಡನ್ ಹಾಕ್ತಿವಲರಿ ಅಸ್ಟು ನಮ್ಗೆ ಅಭಿರುದ್ದಿ ಆಗ್ತಾದ ಅಂತ್ ನಿಯಮ್ ಐತ್ರೀ. ಅದಕೋಸ್ಕರ ನಮ್ ಕಡೆಗ ಎಲ್ಲಾ ಅಲಂಕಾರಕ್ಕ ಪಾಸಿ ಸಮಾನ್ಗಳ್ನ ಹಾಕಂಗಿಲ್ರಿ ನಾವು ಮತ್ತ್ ಅದಕ್ಕ ಲಕ್ಷ್ಮೀ ದೇವಿನ್ ಲಕ್ಷ್ಮೀ.

ಲಕ್ಷ್ಮೀ ಪೂಜಾ, ನಮ್ ಕಡೆ ದೀಪಾವಳಿನ ಎರ್ಡ್ ದಿನಾ ಮಾಡ್ತಾರೀ. ಮೊದ್ನೇ ದಿನಾ ಲಕ್ಷ್ಮೀ ಪೂಜಾ ಎರ್ಡನೇ ದಿನಾ ಬಂದು.

ಹಟ್ಟಿ ಇಡ್ತೇವ್ ರಿ ಲಕ್ಷ್ಮೀ ಪೂಜಾ ದಿನಾ ಇಸ್ಟಎಲ್ಲಾ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಹಾಲು ಹಣ್ಣು ಮತ್ತ ಹೋಳ್ಗಿನ ಎಡಿ ಹಿಡಿತೀವ್ ರಿ. ಸಂಜಿ ಹೊತ್ನ್ಯಾಗ ಮುತೈದೆಯರ್ನ ಕರ್ಸಿ ಅವ್ರಗೆ ಕುಂಕ್ಮಾ, ಅರ್ಶನಾ, ಎಲೆ, ಹೂವು.

ಅವ್ರ ಕಾಲಿಗ್ ಬಿದ್ದು ನಮಸ್ಕಾರ ಮಾಡ್ತಿವ್ ರಿ.

ಮಾರ್ನೆ ದಿನಾ ಐತೆಲ್ ರಿ ಬೆಳಗಿನ್ ಜವಾನ ಎದ್ದು ಎಲ್ಲಾ ಮತ್ತ್ ದೇವಿಗೆ ಅಲ~ . ಪೂಜಾ ಮಾಡಿ ಇನ್ನೊಂದ ಸರ್ತಿ ಅಟ್ಟಿ ಇಡ್ತಿವ್ ರಿ ಅಟ್ಟಿ ಅಂದ್ರೆ ಹಸುವಿನ ಸಗಣಿ ಒಳ್ಗಡೆ ಮಾಡ್ತಿವ್ ರಿ. ಹಸುವಿನ ಸಗಣಿಯಲ್ಲಿ ಬೆನಕನ್ ರೀತಿಯಲ್ಲಿ ಮಾಡಿ ಅದ್ಕೇ ಕುಂಕ್ಮಾ ಅರ್ಶನ ವಿಭೂತಿ ಹಚ್ಚಿ.

ಕೆಲವಂದ್ ಪತ್ರಿಗಳ್ನ ಕೆಲವಂದ್ ಹೂವ್ಗಳ್ನ ಮುಡಸ್ತೇವ್ ರಿ. ಒಂದು ದೊಡ್ಡ ಅಟ್ಟಿ ಮಾಡಿ ಮನೆ ಮುಂಬಾಗ್ದಲ್ ಇಕ್ತಿವ್ರಿ ರಿ. ಇನ್ ಉಳದಿದ್ ಸಣ್ಣ ಸಣ್ಣ ಅಟ್ಟಿ ಗಳ್ನೆಲ್ಲ ಮಾಡಿ ಪ್ರತಿಯೊಂದ್ ಬಗ್ಲಗೂ ಇಡ್ತಿವ್ ರಿ ಮತ್ತ ಕಾಚಿ ಕಡ್ಡಿ ದೊಡ್ಡಕ~ ದೊಡ್ಡ ಅಟ್ಟಿ ಹತ್ರಾ ಮತ್ತ್ ದೇವ್ರಿನ ಹತ್ರ ಕಾಚಿ ಕಡ್ಡಿ ಇಟ್ಟು . ದೀಪಗಳ್ನ ಮನೆ ಬಾಕಲ್ ತುಂಬಾನೂ ಹಚ್ಚಿ ಮತ್ತ ಪಟಾಕಿ ಹೊಡಿತೀವ್ ರಿ ದೇವ್ರಿಗೂ ಅಟ್ಟಿಗೂ ಎರ್ಡಕ್ಕೂ ಎಡೆ ಮಾಡಿ ಇನ್ನೋದ್ ಸರ್ತಿ ಪಟಾಕಿ ಹೊಡಿತಿವ್ ರಿ. ಪಟಾಕಿ ಹೊಡ್ದು ಎಲ್ಲರೂ ಸಿಹಿಯನ್ನ ತಿಂ~ ಸಿಹಿ ತಿಂಡಿ ತಿನಿಸುಗಳನ್ನ ತಿನ್ನೋದರ್ ಮೂಲಕ. ಸಂಬ್ರಮಾಚರ್ಣೆಯಿಂದ ದೀಪಾವಳಿಯನ್ನ ಆಚರಸ್ತಿವ್ ರಿ ಈ ರೀತಿ ನಮ್ ಕಡೆ ದೀಪಾವಳಿನ ಆಚರಸ್ತಿವ್ ರಿ .

Coffee ಆಯ್ತು ನಿಮ್ದಾಯ್ತಾ?

ಹ್ಮ್ ಅಂದ್ರೆ?

ಹ ನಾನು ಅಂದ್ರೆ ಈಗ ಒಂದು company ಅಲ್ಲಿ work ಮಾಡ್ತಿದ್ದೇನೆ office ಅಲ್ಲಿ ಹೌದು ಹ ನೀವು? ನಾನು housewife ಈಗ. ಹೊ ಹೌದ ಹಾ ಹಾಗೆ. ಹೌದು ಮತ್ತೆ ವಿಶೇಷ?

ಯಾವ್ದು ಹಾ ಹೌದ್ ದೀಪಾವಳಿ ಹೌದು ಹ.

ನಮ್~ ನಮ್ಮಲ್ಲಿ ಎಲ್ಲ ದೀಪಾವಳಿ ಅಂದ್ರೆ ಮನೆಯಲ್ಲಿ ಎಂತ ದನಗಳಿಗೆಲ್ಲ ಸ್ನಾನ ಮಾಡಿಸಿ ಅ~ ಅದಕ್ಕೆಲ್ಲ ಅ ಅಂದ್ರೆ ಅದೆಲ್ಲ ಮಾಡುದು ಮತ್ತೆ ಬಲಿಂದ್ರ ಇಟ್ಟು ಅ ಅದೆಲ್ಲ ಮಾಡ್ತಿವಿ ನಾವು ಮತ್ತೆ. ಇದು ಗಾಡಿಗೆಲ್ಲ ವಾಹನ ಪೂಜೆ ಎಲ್ಲ ಅದೆಲ್ಲ ಮಾಡ್ತಿವಿ ನಮ್ಮದೇ.

ತರವಾಡು ಮನೆ ನಮ್ಮದು ನಮ್ ದೈವ ಎಲ್ಲ ಹತ್ತಿರ ಉಂಟು ಮರ ಹಾಕುದು, ಬಲಿಂದ್ರ ಪೂಜೆ ಮತ್ತೆ ಪೂಜೆ ಎಲ್ಲ ಮಾಡ್ಲಿಕ್ಕೆ ಉಂಟು.

ಮೂರೂ ದಿವಸ ಕೂಡ ನಾವು ಆಚರಣೆ ಮಾಡ್ತೇವೆ ಇಲ್ಲಿ. ಹ ಮೂರೂ ದಿನ ಆಚರಣೆ ಮಾಡ್ತೀವಿ. ಹ ತುಂಬ ವಿಶೇಷ ಅಂದ್ರೆ ನಮ್ಮ ಈಗ ನಮ್ಮ ಅತ್ತೆಗೆ ತುಂಬ ಮಕ್ಕಳಿದ್ದಾರೆ ಅವ್ರೆಲ್ಲ ಒಟ್ಟಿಗೆ ನಾವು ದೀಪಾವಳಿ ಒಂದು ದಿವಸ ಒಂದು ದಿವಸ ಸೇರ್ತೆವೆ.

ಹಬ್ಬ ಅಂತ ಬರುದು ನಾವೆಲ್ಲ ಸೇರಿದ್ರೆ ಮಾತ್ರ. ಹ ಹೌದು ಆ ಆವತ್ತಂದ್ರೆ ಎಲ್ಲ ಸಡಗರ ಸಂಭ್ರಮ ಎಲ್ಲ ತುಂಬ ಮಕ್ಕಳೆಲ್ಲ ಇದ್ದಾಗ ತುಂಬ ಆ. ನಾವ್ ಒಬ್ಬೊಬ್ರೆ ಆದ್ರೆ ಏನೋ ಅಷ್ಟೊಂದು ಖುಷಿ ಕೊಡುದಿಲ್ಲ .

ಹೌದು ಹಾಗೆ.

ಪಟಾಕಿ ಎಲ್ಲ ಬಿಡ್ಲಿಕ್ಕೆ ಉಂಟ ದೀಪಾವಳಿ ಬಂತು. ಹ ಹೌದು ಅದು ಅಂತು ಭಯಂಕರ ಇರ್ತದೆ ನಮ್ದು ಒಂದು ಮೂರ್ ನಾಕು ಮನೆ ಉಂಟು ಇಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಆ ಒಂದು ದಿವಸ last ದಿವಸ ನಮ್ಮ ಮನೇಲಿ ಮಾಡುದು ಅದು.

ಹಾಗೆ ಎಲ್ಲ ಪಟಾ~ ಎಲ್ಲರ ಮನೆ ಇಂದ ಪಟಾಕಿ ತರ್ತೇವೆ ಒಂದೇ ದಿವಸ ಇಲ್ಲಿ . ನಾವ್ ಇಲ್ಲಿ ಅಂದ್ರೆ ಅಷ್ಟು ಪಟಾಕಿ ಇದು ಎಂತ ಉಪಯೋಗ ಮಾಡುದಿಲ್ಲ ಅಂದ್ರೆ ದೀಪಗಳನೆಲ್ಲ ಇಟ್ಟು ಹಣತೆ ಎಲ್ಲ ಇಟ್ಟು ನಾವ್ ದೀಪಾವಳಿ ಆಚರಿಸ್ತೇವೆ ಹಾಗೆ. ಎರಡು ದಿವಸ ಹಾಗೆ ಮಾಡುದು last ದಿವಸ ಒಂದು ಅಂದ್ರೆ ಎಲ್ಲರಿಗೆ ಗೊತ್ತಗ್ಬೇಕಲ್ಲ . ಹ ಹೌದು ಆದ್ರೆ ನಾವ್ಸ last ದಿವಸವೇ ಸ್ವಲ್ಪ ಹೊತ್ ಅಂದ್ರೆ ಒಂದ್ ಎರಡು ದುರ್ಸು ಅದೆಲ್ಲ ಇದೆ ಅಲ್ಲ ಅದನ್ನ್ ತಂದು ಇಡುವ ಅಂದ್ರೆ sound ದ್ದು ನಾವ್ ಅಷ್ಟ್ ತರುದಿಲ್ಲ.

ನಂಗೊಂದು ತುಂಬ ಅಂತ ಅಲ್ಲ ಸ್ವಲ್ಪ ಆದ್ರೂ ಸ್ವಲ್ಪ ಸ್ವಲ್ಪ ಅಂತ ಮಾಡಿ ಬಿಡುದು ಅಷ್ಟೆ.

ನಮ್ದು ಹಳ್ಳಿ ಅಲ್ಲ ಹಾಗೆ ಇನ್ನೊಬ್ರಿಗೆ ಉಪದ್ರ ಆಗುದಿಲ್ಲ city ಅಲ್ಲಿ ಎಲ್ಲ ಹತ್ರ ಹತ್ರ ಮನೆ ಇರ್ತದೆ ಇನ್ನೊಬ್ರಿಗೆಲ್ಲ ತೊಂದ್ರೆ. ಹ ನಮ್ದುಸ ಇಲ್ಲಿ ಹಳ್ಳಿಯೇ ನಮ್ದು ತುಂಬ ಅಂದ್ರೆ.

ಅಂದ್ರೆ ದೂರ ಅಲ್ಲ ಅಲ್ಲಿ ಎಲ್ಲ ಅಷ್ಟು ಮನೆಗಳೆಲ್ಲ ಕಮ್ಮಿ.

ಅದೇ ಇನ್ನೊಬ್ರಿಗೆ ತೊಂದ್ರೆ ಆಗುದಿಲ್ಲ ಅದ್ರಿಂದ ಅಂತ.

ಹಾಗೆ ಅಲ್ಲಿ ಹೇಗೆ ಉಂಟು ಭಯಂಕರ ಉಂಟ? ಹ ಇಲ್ಲೀ ದೀಪಾವಳಿ ಅಂದ್ರೆ ಮತ್ತೆಂತ ಎಲ್ಲ ಗರ್ನಲಿದ್ದು ಅದೇ ಅಲ್ಲ sound ಇಲ್ಲಿ ಕೇಳುದು ನಾವ್ ಕೇಳ್ಬೇಕಷ್ಟೆ ಅದನ್ನು ಮತ್ತೆ ನಮ್ಗೆ . ಹೌದು ಹೌದು.

ದನಗಳು ದನಗಳೆಲ್ಲ ಉಂಟ ಮನೆ ಅಲ್ಲಿ? ಹಾ ಸರಿ ಆಯ್ತು.